ನಂದುಸ ಊಟ ಎಲ್ಲಾ ಆಯ್ತು ಈಗಾ hotel ಅಲ್ಲಿ ಊಟ ಮಾಡಿದ್ದು. ಹಾಗೆ ಹೀಗೆ ಯೋಚ್~ ಯೋಚನೆ ಮಾಡ್ತಿರ್ಬೇಕಿದ್ರೆ ಈಗಿನ ಊಟದ ಪದ್ಧತಿಯೆಲ್ಲಾ ನೋಡುವಾಗ.

ಆ hotel ಅಲ್ಲಿ ದಿನ ನಿತ್ಯ hotel ಅಲ್ಲಿ ಊಟ ಮಾಡಿದ್ರೆ ನಮ್ಮ ಅ~ ಆರೋಗ್ಯ ಎಂತ ಆಗ್ಬೋದು ಅಂತ ಗ್ರ~ ಗ್ರಹಿಸ್ತಾಯಿದ್ದೆ. ಹಾಗೆ ನಿಮ್ call ಬರುವಾಗ.

ನಾವ್ daily hotel ಅಲ್ಲೇ ಊಟ ಮಾಡುದು ಎಂಥ ಮಾಡುದೀಗ ಪರಿಸ್ಥಿತಿ ಹಾಗೆ ಆಗಿದೆ ಬೆಳಿಗ್ಗೆ ಊಟ ready ಮಾಡಿದ್ tiffin ಎಲ್ಲ ತರ್ಬೇಕು ಅನ್ಕೊಳುದು ಮತ್ತೆ ಡಬ್ಬಿಯಲ್ಲಿ ತಗೊಂಬರ್ಲಿಕ್ಕೇ ಸರಿಯಾಗುದಿಲ್ಲ. ಹೌದೌದೌದು ಮತ್ತೆ ಈಗಿನ hotel ಗಳಲ್ಲಿಸ business ಆಗಿರುವಾಗ ಎಲ್ಲಾದಕ್ಕೂ ಅವ್ರದ್ದೇ ಆದ ಕಮ್ಮಿಗೆ ಯಾವ್ದು ಸಿಗ್ತದೆ ಅದನ್ನ ಹಾಕ್ತಾರಲ್ಲ. ಅಲ್ಲಾ ಅದೂ ಒಂದು next ಅವ್ರ್ hotel ಅವ್ರು ಏನ್ಮಾಡ್ತಾರೆ ಅವ್ರಿಗೆ ಗ್ರಾಹಕರನ್ನ ಎಳೀಲಿಕ್ಕೋಸ್ಕರ ಒಂದು ರುಚಿಕರವಾದ ಒಂದು ಅಡುಗೆಯನ್ನ ready ಮಾಡ್ತಾರೆ ಆ ready ಮಾಡಿದ್ದಕ್ಕೆ ಸ್ವಲ್ಪ tasting ಅದು ಇದು ಎಲ್ಲ powder ಹಾಕಿ ಜನ ಜನರನ್ನ ಆಕರ್ಷಿಸುತ್ತಾರೆ. ಬರ್ಲಿ ನಮ್ ಪ್ರತಿನಿತ್ಯ ಅದನ್ನೇ ಸೇವಿಸುವಂತ ಆ ಇದಾಗ್ತದೆ ಹೋಗುವಂತ ಹೇಳಿ ಆಗ್ತದೆ.

ನಮ್ಮ ಆರೋಗ್ಯದ ಕತೆ ದೇವ್ರಿಗೆ ಗೊತ್ತು ಮತ್ತೆ. ಹೌದೌದ್. ನಿಮಿಗ್ ಯಾವ್ದಾದ್ರು ಅಡಿಗೆ ~ ಆ ಸ್ವಂತ prepare ಮಾಡ್ತೀರಾ?

ಹ್ಮ್‌ ಹ್ಮ್‌ ಹ್ಮ್‌ ನಾವ್ ಮತ್ತೆ ಕೆಲಸದಕ್ಕೆ ಬೇಕಾಗಿ ಬೇರೆ ಊರಿಗೆ ಹೋಗೊವಾಗ ನಾವೆ ಮಾಡ್ಬೇಕಾಗ್ತದೆ ಈಗ Bangalore, Mysore ಅಂತೇಳಿ ನಾವ್ ಕೆಲಸಕ್ಕೆ ಹೋಗುವಾಗ ನಮಗೆ ಬೇಕಾದ ಊಟ ತಿ~ ಇದನ್ನು ನಾವೇ ತಯಾರ್ ಮಾಡಿದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಬೋದು. ಕಾ~ ಕಾಪಾಡ್ಬೋದು ಆದ್ರೆ Bangalore ಅಲ್ಲಿ ನಾವೇ ಮಾಡ್ಬೇಕಾಗ್ತದೆ ಹೊರಗಿನ ಊರಿಗೆ ಹೋದ್ರೆ ನಾವೇ ಮಾಡ್~ ಮಾಡಿದ್ರೆನೇ ಒಂದ್ ಕೈಗೆ ಏನಾದ್ರು ಸಿಗುತ್ತೆ ಇಲ್ಲಾಂದ್ರೆ ಸಿಗೋದಿಲ್ಲಾ ತುಂಬ ಕಷ್ಟ. ಹೌದ್ ಇಲ್ಲಾಂದ್ರೆ ಖರ್ಚೇ ಜಾಸ್ತಿ ಆಗ್ತದೆ.

ಮತ್ತೆ ನೀವ್ ಯಾವ್ದಾದ್ರೂ sweet ಎಲ್ಲಾ ಮಾಡ್ತೀರಾ? ನಾವ್ ಕೆಲವ್ ಎಲ್ಲ ಮಾಡ್ತೀನಿ sweet ಅಂತ ಅಲ್ಲಾ ಈ gobi manchuri~ ಆಗ್ಬೋದು ಮತ್ತೇ ಕೆಲವು ಬಗೆ ಎಲ್ಲಾ ಮಾಡ್ತೀವಿ. ಹಾ ಹಾ fast food . Fast food ಅಂದ್ರೆ ಈಗ fast food ಮಾಡಿದ್ರೇನೆ ಒಳ್ಳೇದು ಮತ್ತೆ idli sambar ಮನೇಲೆಲ್ಲ ಮಾಡೋದೆಲ್ಲ ಮಾಡ್ತೀವಿ ಅನ್ನ ಸಾರು, ಬೇಳೆ ಸಾರು. ಈಗ ಮತ್ತೆ ಆಹಾರದ ಎಲ್ಲಾ ಪದಾರ್ಥ ಇದಕ್ಕುಸ ಜಾಸ್ತಿ ಬೆಲೆ ಆಗುವಾಗ.

ಹಾಗೆ. ನೀವೊಮ್ಮೆ hotel ಅಲ್ಲಿ chef ಆಗಿ ಕೆಲಸ ಮಾಡ್ತಿದ್ರಲ್ಲ ಆಗ ನೀವು ಎಲ್ಲ experience ಇತ್ತ ನಿಮ್ಗೆ? ಹಾ ಅವಾಗ ಜಾ~ ಶುರುವಲ್ಲಿ ಇರ್ಲಿಲ್ಲ ಮತ್ತೆ ಮತ್ತೆ experience ಆಯ್ತು. ಹ್ಮ್ ಹ್ಮ್ ಅಲ್ಲಿ ಯಾವ type ನ ಆಹಾರ ಇದನ್ ಮಾಡ್ತಿದ್ರಿ? ತಯಾರ್ ಮಾಡ್ತಿದ್ರಿ? ಎಲ್ಲಾ fast food ಇಂದ ಹಿಡ್ಕೊಂಡು. ಜನ್ರಿಗ್ ಇವಾಗೇನ್ ಬೇಕು ಬಿಸಿ ಬಿಸಿ ಬೇಕು ಈಗ್~ ಈಗಲೇ ಮಾಡಿಕೊಡ್ಬೇಕು ಅಂತ ಪದಾರ್ಥ ಯಾವ್ದಿದೆ? ಬೇಗ ಬೇಗ ಆಗುದೆಲ್ಲ ಇದೇ ಈಗ Chinese item ಏ ಇರೋದು. ಅದು ಎಲ್ಲಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ನಾವ್ . ಆರೋಗ್ಯಕ್ಕೆ ಒಳ್ಳೇದಲ್ಲ ಆದ್ರೂ ಕೂಡ ಅನಿವಾರ್ಯ ಕಾರಣ ಜನ ಕೇಳುವಾಗ ಇಲ್ಲಾ ಅಂತ ಹೇಳ್ಲಿಕ್ ಆಗೂದಿಲ್ಲಾ. ಹೌದೌದ್ ಈಗ ಮತ್ತೆ ಯಾರಿಗೂಸ ಹ್ಮ್‌ time ಅಂತ ಇರುದಿಲ್ಲ ಎಲ್ಲರು ಬರ್ತಾರೆ table ಅಲ್ಲಿ ಕೂತ್ಕೊಳ್ತಾರೆ ಐದು ನಿಮಿಷದಲ್ಲಿ ಎಲ್ಲಾ ತಿಂದು ಮುಗಿಸಿ ಎದ್ದೋಗ್ಬೇಕಷ್ಟು time ಇಲ್ಲಾ. ಜನ್ರಿಗೆ ಅದೊಂದು ಈಗ ಶೋಕಿಯಾಗಿದೆ ಅಷ್ಟೇ. ಹೌದೌದು. ಅದೆ ವಾರಕ್ಕೊಮ್ಮೆ weekend ಅಂತೇಳಿ hotel ಗೆ ಹೋಗುದು ಅದೊಂತರ ಶೋಕಿ.

ಮತ್ತೆ ದಿವ್ಸಾ ಮದ್ಯಾನ hotel~ hotel ಗ್ ಹೋಟ~ ಹೋಗಿ ಮಾಡೋದಂದ್ರೆ ಆ ದೊಡ್ಡ ಜನ.

Tiffin ಹಿಡ್ಕೊಂಡು ಡಬ್ಬೆ ಹಿಡ್ಕೊಂಡು office ಅಲ್ಲಿ ಕುತ್ಕೊಂಡ್ ಇಲ್ಲಾದ್ರೆ ಶಾಲೆಯಲ್ಲೆ ಕುತ್ಕೊಂಡು ಊಟ ಮಾಡಿದ್ರೆನೆ ಅವ ಪಾಪದವ. ಅದೆ ನಾವ್ ಶಾಲೆ ಶಾಲೆಯ ಹೋಗ್ಬೇಕಿದ್ರ ಆಗಸಹ ಹಾಗೆ ನಾವು ಬುತ್ತಿ ತೆಕೊಂಡೋದ್ರೆ ನಾವ್ ಒಬ್ರೆ ಆಗ್ತೇವೆ ಬಾಕಿ ಎಲ್ಲ ಹುಡುಗಿಯರಿರ್ತಾರೆ. ಹುಡುಗರಲ್ಲಿ ನಾವ್ ಮಾತ್ರ ಇರ್ತೆವ್ ಬಾಕಿ ಇದ್ದವರೆಲ್ಲ hotel ಗೆ ಹೋಗುವಾಗ. ನಮಗೆ ಒಂತರಾ ಆಗಿ ಮತ್ತೆ ನಾವುಸ ಅವರೊಟ್ಟಿಗೆ ಸೇರ್ತೇವೆ hotel ಗೆ ಹೋಗುವ ಇಲ್ಯಾರಿಗೆ ಆಗ್ತದಂತೇಳಿ. ಅದೇ ಅದೇ ಅದೇ ಮನೇಲೆಂತಾ ಎಂತ ಆದ್ರೂ ಮಾಡ್ತೀರಾ? ನಾನು ನನಗೆ ಹೆಚ್ಚು ಅಡಿಗೆ ಎಲ್ಲಾ ಗೊತ್ತಿಲ್ಲ ಆದ್ರೂ ನನಗೆ ತಕ್ಕ ಮಟ್ಟಿನಷ್ಟು ಗೊತ್ತುಂಟು ಒಂದು ಐವತ್ತು ಜನರಿಗೆ ಮಾಡುವಷ್ಟು ಗೊತ್ತುಂಟು ಅಷ್ಟೆ. ಹೌದ ಐವತ್ ಜನಕ್ ಮಾಡಿದ್ರೆ ಯಾರ್ ಸಾಕಲ್ವಾ ಮನೆಯಲ್ಲಿ ಮನೆಯವ್ರಿಗೆ ಮಾಡಿದ್ರೆ ಸಾಕಲ್ವಾ. ಹಾ ಹಾಗೆಲ್ಲಾ ಅಡಿಗೆ ಮಾಡ್ತೆನ್ ನಾನು.

Sweet ಅಲ್ಲಿ mysorepak, burfi ಅಂತದ್ದೆಲ್ಲ ಗೊತ್ತು.

ಮತ್ತೆ ಹೋಳಿಗೆಯೆಲ್ಲಾ ಮಾಡ್ಲಿಕ್ಕೆ ಗೊತ್ತಿಲ್ಲಾ. ಹ್ಮ್ ನಾನ್ ಕಾ~ ನಾವೆಲ್ಲಾ ಕೋ~ ಕಾಯ್ ಹೋಳಿಗೆಯೆಲ್ಲಾ ಮಾಡ್ತೀವಿ. ಒಳ್ಲೆಯಾಗ್ತದೆ ಮಕ್ಕಳಿಗೆಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ನೂರು ಇನ್ನೂರು ಜನಕ್ಕೆಲ್ಲಾ ಕೆಲವರ್ ಚಿಕ್ಕ ಚಿಕ್ಕ ಆ fun~ ಇದ್ ಇರ್ತದಲ್ಲ ಏನಾದ್ರೂ ಮನೆಯಲ್ಲಿ function . ಹೌದೌದ್ ಸರಿ ವಿಶ್ವರತನ್ ನನಿಗೊಂದು call ಬರ್ತಾವುಂಟ್ ಮತ್ತೆ ಮಾಡ್ತೇನೆ. ಹಾ ಸರಿ ಸರಿ okay bye .

ನಾನು ಗಟ್ಟಿಮೇಳ ಧಾರವಾಹೀನ ಎಂಟು ಗಂಟೆಗೆ ಮೊದಲನೇ ದಿನದಿಂದ ನೋಡ್ಕೊಂಡು ಬರ್ತಾ ಇದ್ದೇನೆ. ಅದು ಎಷ್ಟು ಚಂದಾ ಗೊತ್ತ, ನಿಮಿಗೆ ಆ ವೇದಾಂತ ನೋಡಿ ಎಷ್ಟ ಚಂದಾ ಕಾಣ್ತಾನೇ ಅಂದ್ರೆ ಅವನ್ ತುಂಬಾ ಚೆನ್ನಾಗಿದ್ದಾನೆ. ಆ ಅಮೂಲ್ಯ ನೋಡಿ ತುಂಬಾ ಚೆನ್ನಾಗಿದ್ದಾಳೆ ಅವರ ಇಬ್ಬರ್ pair. ಅಂತು ಸಕ್ಕತಾಗಿದೆ ಅವರು first ನೇ ಸೀರಿಯಲ್ first ನೇ episode ಇಂದ ನೋಡಕೊಂಡ್ ಬರ್ತಾ ಇದೀನಿ ಅದನ್ನ. ಯಾಕಂದ್ರೆ ಆ ಜೋಡಿ ನೋಡೋಕೆ ನಂಗೆ ತುಂಬಾ ಇಷ್ಟ . ಆ ಅಮು~ ಅಮೂಲ್ಯಲ ಧೈರ್ಯ ಇದಿಯಾಲ ಮತ್ತೆ ಅವರ ಮನೆಯನ್ನ ನೋಡಕೋತ ಇದ್ದಾಳಲ್ಲ ಆ ರೀತಿ ತುಂಬಾ ಚೆನ್ನಾಗಿದೆ. ನಾಲಕ್ಕು ಹೆಣ್ಣು ಮಕ್ಕಳು ಅವರಿಗೆ ಪರಿಮಳ ಚೆಂದಾಗಿ ಮಾಡ್ತಾಳೆ ಆ ಮಕ್ಕಳನ್ನು ಸಾಕೋಕೆ ಅವರಿಬ್ಬರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅಯ್ಯೋ ಪಾಪ ಅವನು ಅವರಪ್ಪ ಕಂಡೇಕ್ಟರ್ ಆಗಿ ಕೆಲಸ ಮಾಡಿ ಈಗ retired ಆಗಿದ್ದಾನೆ ಆದರೂ ಸಹ ಅವರು ತಮ್ಮ ಸ್ವಾಭಿಮಾನತೆ. ಇಂದ ಕೂಡ ಬಾಳ್ತಾ ಇದ್ದಾರೆ ಆ ಧಾರಾವಾಹಿ ನೋಡಕ್ಕೆ ತುಂಬಾ ಚೆಂದ ಯಾಕಂದ್ರೆ ಅವರಿಬ್ಬರೂ ಕಿತ್ತಾಡ್ತಿರ್ತಾರೆ ಜಗಳ ಆಡ್ತಿರ್ತಾರೆ ಪ್ರೀತಿ ಮಾಡ್ತಾರೆ ತನ್ನ ಅಕ್ಕನ ಪ್ರೀತಿಯ ಬಗ್ಗೆ ತಾವು ಕೂಡ help ಮಾಡ್ತಾರೆ ವಿಕ್ಕಿ ವಿಕ್ಕಿನ ಇಷ್ಟ ಪಡ್ಡೆ ಇರೋ ಅಂತ. ಆರತಿ ತನ್ನ ಮನೆಗೆ ಹೇಳ್ಕೋಳಕ್ಕೆ ತುಂಬಾ ನಾಚಿಕೆ ಪಡ್ತಾ ಇರ್ತಳೆ ಮತ್ತೆ ಅವರ ಮನೆಗೆ ಗೊತ್ತಾದರೆ ಏನ್ ತಿಳ್ಕೊಳ್ತಾರೆ ಅಂತ ಇರ್ತಳೆ ಆದ್ರೂ ಸಹ ಅಮೂಲ್ಯ~ ಅಮೂಲ್ಯಗೇ ಗೊತ್ತಾಗದೆ ಇರೋತರ ಅದಿತಿಯಿಂದ ಅದಿತಿ support , ತಕ್ಕೊಂಡು ಅವರಿಬ್ಬರು love. ಮಾಡ್ತಾ ಇರ್ತಾರೆ ಅದುನ್ನ ಆ~ ಆ love story ಗೆ ಏನಾದರೂ ತಂಗಿಗ ಗೊತ್ತಾದರೆ ಅವಳ ಏನ್ ಅನ್ಕೊಂತಾಳೋ ಮನೆವ್ರಿಗ್ ಗೊತ್ತಾದರೆ ಏನ್ ಅನ್ಕೊಂತಾರೋ ಮತ್ತೆ ಆ ಹುಡಗನ ಮನೆ ಕಡೆವರು ಕೂಡ rich ಇರೋದರಿಂದ ಅವರು ಸುಹಾಸಿನಿಗೆ ಗೊತ್ತಾದರೆ ಅವಳ. ಏನ್ ಅನ್ಕೊಂತಾಳೋ ಅವಳು ಸಹ ಇದುನ್ನ ಒಪ್ಪೋದಿಲ್ಲ ಯಾಕಂದ್ರೆ ಅವಳಿಗೆ ಬಡವರ ಕಂಡರೆ ಆಗೋದೇ ಇಲ್ಲ ಆದ್ರೂ ಸಹ ಅವರು ಏನು ಹೇಗೋ ಮುಂದೆ ಏನಾಗುತ್ತೆ ಅಂತ ತಿಳಿದೆನೆ love ಮಾಡಿ ಇಷ್ಟ ಪಡ್ತ ಇರ್ತಾರೆ ಆದಿಕ್ಕೆ support ಮಾಡಿ ಅಮೂಲ್ಯಗೇ ವಿಷ್ಯ ಗೊತ್ತಾದಾಗ ಅವರು ಕೂಡ support ಮಾಡಿ ತನ್ನ ತಂಗಿ ತನ್ನ. ಅಕ್ಕನ ಮದುವೇನ ಒಪ್ಪಸಿ ತನ್ನ ತಂದಗೆ ಒಪ್ಪಸಿ, ತಾಯಿಗೆ ಒಪ್ಪಸಿ, ಅಣ್ಣ ನಿಗೆ ಒಪ್ಪಸಿ, ಎಲ್ಲಾರಗು ಒಪ್ಪಸಿ ತುಂಬಾ ಸರಳವಾಗಿ ತುಂಬಾ grand ತುಂಬಾ ಚೆನ್ನಾಗಿ ಮದುವೆ ಮಾಡಿ ಕೊಡ್ತಾರೆ. ನಂತರ ಅವಳು ಅವರ ತವರ ಮನೆಗೆ ಹೋಗ್ತಾಳೆ ಇವ~ ಇವಳು ವೇದಾಂತನ. Office ಅಮೂಲ್ಯ ಸಹ ವೇದಾಂತನ office ನಲ್ಲೇ ಕೆಲಸ ಮಾಡ್ತಿರ್ತಾಳೆ ಅವರ ಇಬ್ಬರ pair ಅಂತೂ ನೋಡಕೆ ಎಷ್ಟು ಚೆಂದ ಅಂದ್ರೆ ಸಕ್ಕತಾಗಿದೆ ಅವರ ಜಗಳಗಳು ತುಂಟಾಟಗಳು ಅವನ ಏನು ಅವನಿಗಂತು ಮದ್ವೆ ಅಂದರೆನೆ ಆಗ್ತಾ ಇರಲಿಲ್ಲಾ ಆದರೆ ಅಮೂಲ್ಯಾ ನ~ ಅಮೂಲ್ಯಲ. ನಡವಳಿಕೆ ನೋಡ್ತಾ~ ನೋಡ್ತಾ~ ನೋಡ್ತಾ ಅವ್ನಿಗೆ ಇಷ್ಟ ಆಗಬೀಡುತ್ತೇ ಆಗ ಅವರಿಬ್ಬರ ಪ್ರೀತಿ start ಅವರಿಬ್ಬರಿಗೂ ಸಹ ಪ್ರೀತಿ ಉಂಟಾಗುತ್ತೆ ಆ ಪ್ರೀತಿ ಉಂಟಾದಾಗ ಅವನು ಕೂಡ ಅವಳ ತುಂಬಾ ಇಷ್ಟ ಪಡ್ತಾನೆ ತುಂಬಾ ಅಂದ್ರೆ ಎಷ್ಟ ಇಷ್ಟ ಪಡ್ತಾನೇ ಅಂದ್ರೆ ಅಷ್ಟ ಇಷ್ಟ ಪಡ್ತಾನೆ ತುಂಬಾ ಅಂದ್ರೆ ಎಷ್ಟ ಇಷ್ಟ ಪಡ್ತಾನೆ ಅಷ್ಟು ಇಷ್ಟ ಪಡ್ತಾನೆ ಅವರಿಬರ ಪ್ರೀತಿ ಎಲ್ಲಿ ಪರಿಮಳಂಗೆ ಭಯ ಇರುತ್ತೆ ಯಾಕಂದ್ರೆ ಸುಹಾಸಿನಿ ತನ್ನ ನಮ್ಮನ ಅಷ್ಟ ನಮ್ಮನ ಇಷ್ಟರಲಿ ಹೀಗೆ ಇತರ ನೋಡ್ಕೋತಾರೆ ನನ್ನ ಮೊದಲನೆ ಮಗಳನೆ ನೋಡ್ಕೊತಾರೆ ನಾನು ಯಾವತ್ತೂ ಸಹ, ಶ್ರೀಮಂತರ ಮನೆಗೆ ನನ್ನ. ಹೆಣ್ಣು ಮಕ್ಕಳನ್ನ ಕೊಡಲ್ಲ ನನ್ನ ನನ್ನ ಸಮಾನಗಿದ್ದರ ಅಂತವರಿಗೆ ಮಾತ್ರ ನಾನು ನನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡಬೇಕು ಅಂತ ಅವರಿಬ್ಬರು ತಂದೆ ತಾಯಿ ಒಪ್ಕೊಂಡಿರ್ತಾರೆ ಅನ್ಕೊಂಡಿರ್ತಾರೆ. ಆದರೆ ಈ ಅಮೂಲ್ಯಂಗೆ ಆತರ ಹೇಳ್ತಾ ಇರಬೇಕಾದರೆ ಅವರ ತಾಯಿ, ಅಮೂಲ್ಯಂಗೆ ನನ್ನ ವೇದಾಂತ. ಪ್ರೀತಿ ಏನಾದರೂ ಗೊತ್ತಾದರೆ ನಮ್ಮ ಅಮ್ಮ ಒಪ್ತರಾ ಅಂತ ಅವರು ಕೂಡ ಅನುಮಾನ ಪಟ್ಕೋಂಡು ಹೇಳೊದೆ ಇಲ್ಲ ಆದ್ರೆ ಆದರೆ ಏನಂದ್ರೆ ವೇದಾಂತ ಅವರನ್ನ ತಾಜ್ ಮಹಲ್ಗೆ ಕರಕೊಂಡು ಹೋಗಿ propose ಮಾಡಬೇಕಾದರೆ ಅದು, ತಂದೆ ತಾಯಿಗೆ ಗೊತ್ತಾಗ್. ಬೀಡುತ್ತೇ ಆದ್ರೂ ಮುಂದೆ ಏನಾಗುತ್ತೋ ಏನೋ ಅನ್ನೋ ಭಯದಲ್ಲಿ ಅವರು ಇರಬೇಕಾದ್ರೆ ಸಹ ವೇದಾಂತು ನಿಮ್ಮ ಮಗಳನ್ನ ನಾನು ತುಂಬಾ ಚೆನ್ನಾಗಿ ನೋಡಕೊಳ್ತೀನಿ ನನ್ನಿಂದ ಏನೂ ಸಹ ಅವಳಿಗೆ ತೊಂದರೆ ಆಗೋದಿಲ್ಲ ಏನೋ ಭಯ ಪಡಬೇಡಿ ಅಂತ ಅವರನ್ನ ಒಪ್ಪಿಸಿ ಅಮೂಲ್ಯಂಗೆ. Propose ಮಾಡ್ತಾನೆ ಆದ್ ಆವಾಗ ಅವರು ನೀನ್ ಏನೇ ಹೇಳಿದರು ಸರಿ ಆದರೆ ನಮಗೂ ನಿಮಗೂ ಹೀ ಗೆ ನನ್ನ ಮಗಳನ್ನ ಮದ್ವೆ ಮಾಡಿ ಕೊಟ್ಟಿದಿನಿ ಮೊದಲನೇ ಮಗಳನ್ನ ಆದರೂ ಸಹ ಇವಳನ್ನು ಸಹ ನಿಮ್ಮನೆಗೆ ಕೊಟ್ಟರೆ ಏನಾಗುತ್ತೊ ಏನೋ ಅಂತ ಭಯ. ನಮ್ಮ ಅಂತಸ್ತಿಗೆ ನೋಡ್ಕೊಂಡಿರ್ಬೇಕು ಅಂತ ಪರಿಮಳ ಹೇಳ್ತಾಳೆ ಆತರ ಆದ್ರೂ~ ಆತರ ಆದ್ರೂ ಸಹ ವೇದಾಂತ ಹೇಳ್ತಾನೆ ಹೇ ಏನೇ ಇರಲಿ ಅದ್ರುವೆ ನಾನು ಅಮೂಲ್ಯ ನ ಬಿಟ್ಟಕೊಡಲ್ಲ ಅವಳು ಅಂದ್ರೆ ನಂಗೆ ತುಂಬಾ ಇಷ್ಟ. ನನ್ನ ಪ್ರಾಣ ಅವಳನ್ನ ತುಂಬಾ ಇಷ್ಟ ಪಟ್ಟು ಪ್ರೀತಿಸ್ತ ಇದೀನಿ ನೀವು ಏನೂ ತಲೆ ಕೆಡಸ್ಕೋಬೇಡಿ ಆತರ ಏನೂ ಆಗಲ್ಲ ನಾನು ಅವಳ್ನಾ ಅವಳನ ನೋಡಕೊಳ್ತೀನಿ. ಅಂತ ವೇದಾಂತ ಹೇಳ್ತಾನೇ ಆಮೇಲೆ ಆಯ್ತು ನಿನ್ನ ಮೇಲೆ ಎಲ್ಲ ನಂಬಿಕೆ ಇಟ್ಟು ವೇದಾಂತ ನನ್ನ ಮಗಳನ ನಿಂಗೆ, ಒಪ್ಪಿಸತಿನಿ ಅಂತ ಇವನು ಅವ ಅಮೂಲ್ಯ ನ ತಂದೆ ಹೇಳ್ತಾನೆ ಆಗ ಒಪ್ಪಿಗೆ~ ಒಪ್ಪಿಗೆ ಇಂದ ಅವರು ಅವರ ಮನೇಲಿ ವಿಷಯನ ತಿಳಿಸ್ತಾನೆ.

ಹಾ ಮತ್ತೆ, ಹೇಗೆ election ಎಲ್ಲ ಹತ್ರ ಬರ್ತಾ ಉಂಟಲ್ವಾ?

ಹತ್ರ ಬರ್ತಾ ಉಂಟಲ್ವಾ? ಹೌದು ಹೌದು, ಒಂದು ಎರಡು ಸರ್ತಿ BJP ಯವರು ಮನೆಗೆ ಬಂದು, post cards ಕೊಟ್ಟು ಹೋದ್ರು. ಹೌದು ಅದೇ, ಎಲ್ಲ ಬರ್ತಾರೆ ಈಗ.

ಬರ್ತಾರೆ, ಎಲ್ಲರು ಬರ್ತಾರೆ. ಹುಮ್ ಹೌದು. ಮತ್ತೆ. ಹೇಗೆ ಆ.

Party ಬಿಡಿ, ನಾವು ಜನ ನೋಡಿ vote ಹಾಕ್ಬೇಕು, ನನ್ನ ಇದು ಹಾಗೆ party ಎಲ್ಲಾ ನಮ್ಮ ಕೈ ಹಿಡಿಯುವವರು ಯಾರು ಇಲ್ಲಾ party ಎಲ್ಲ ಯಾವುದು ಹಿಡಿಯುವುದಿಲ್ಲ ನಮ್ಮ ಕೈ ಹಾಗೇ. ಅಲ್ಲಾ?

ಅದೇ ನನ್ನ ಅತ್ತೆ ಮನೆ side ಅಲ್ಲಿ ಎಲ್ಲ . Last ಸರ್ತಿ election ಅಲ್ಲಿ last election ಅಲ್ಲಿ ಆ ಎಂತ, ಮನೆ ಮನೆಗೆ ದುಡ್ಡು ಹಂಚುತಿದ್ರಂತೆ ಅವರು ಮನೆಗೆ ಬಂದು ಕೇಳಿ. Votes ಹಾಕಿ request ಮಾಡಿ, ದುಡ್ಡು ಹಂಚ್ತಿದ್ರಂತೆ. ನಮ್ಮಲ್ಲಿ ಒಂದು ಐನೂರು ರೂಪಾಯಿದ್ದು ನಾಲ್ಕು note ಕೊಡ್ತಿದ್ರೆ, ಆಗ್ತಿತ್ತಾ ಅಂತ. ಹೌದು ಹೌದು vote ಹಾಕದಿದ್ರು, ದುಡ್ಡು ತಗೊಳಿಕ್ಕೆ ನಮಿಗೇನು ದೊಡ್ ವಿಷಯ ಅಲ್ಲ ಅಲಾ . ಅದಕ್ಕೆನು ಆಗಲಿಕ್ಕುಂಟು .

ನಮ್ಗೆ ನಾವು party ನೋಡಿ vote ಹಾಕಿದ್ರೆ, ನಮ್ಮ ಮನೆ ಕೆಲಸ ಆಗ್ಬೇಕಲ್ಲ, ನಮಗೆ ಬೇಕಾದ ಕೆಲಸ ಆಗುದಿಲ್ಲ ಯಾವ್ದು.

, ನಿಮ್ಮ side ಯಾವ currently ruling party ? ಅದೇ ಅದೇ, ಎಲ್ಲಾ BJP ಈಗ ಹೆಚ್ಚು ಇರು~ ಅದೇ ಇರುವುದಲ್ಲಾ ಈಗ.

ಅದು ಒಂತರ trend change ಆದ ಹಾಗೆ ಆಗಿದೆ, ಆವತ್ತು full ಕಾಂಗ್ರೆಸ್ ಇತ್ತು. ಈಗ full BJP ಬಂದಿದೆ. ಅದು ಹೌದು, ಯಾಕಂದ್ರೆ ಒಂದು time ಅಲ್ಲಿ full ಕಾಂಗ್ರೆಸ್ ಕಾಂಗ್ರೆಸ್ government ಆ ಕಮ್ಮಿ BJP ಏನ್ ಜಾಸ್ತಿ ಅಂತ ಅಲ್ಲ, ಆದ್ರೆ.

ಹಾ but ಆದ್ರು ಹೌದು, ಈಗ currently ಬರೀ BJP ಯೇ ruling ಅಲ್ಲಿ ಉಂಟು.

ಮಾಡಿದ ಹಾಗೆ. ಹಮ್ಮ್, ನಿಮ್ಮ ಪ್ರಕಾರ BJP ಹೇಗೆ? .

ಅದೇ ಎಂತ ಗೊತ್ತಿಲ್ಲ, ಯಾಕೇಂತ ಹೇಳಿದ್ರೆ ಈ ವರ್ಷ ಎಲ್ಲ ಸುಮಾರು ಅವರವರ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಳ್ತಿದಾರೆ ಎಲ್ಲ party ಅಲ್ಲಿ.

ನಮ್ಮ ಒಂದು ideology ಎಲ್ಲ ಇರ್ತದಲ್ಲ, ನಾವು ಹೀಗೆ ಅದು ಇದು ಅಂತ ಹೇಳಿ ಅದಕ್ಕೆಲ್ಲ ವಿರುದ್ಧವಾಗಿ ಹೋಗುವಂತದು ಸುಮಾರು ಕಂಡು ಬರ್ತಾ ಉಂಟು ಈಗ.

ಹಾಗಾಗಿ ಎಂತ ಅಂತ ಹೇಳಿಕ್ಕೆ ಆಗುವುದಿಲ್ಲ, ತುಂಬಾ ಈ ಸರ್ತಿ ಸ್ವಲ್ಪ ಮತ್ತೆ ಇವರು ಕಾಂಗ್ರೆಸ್ ನವರು ಈ ಸರ್ತಿ ಜಾಥಾ ಅದು ಇದು ಎಲ್ಲ ಮಾಡಿದ್ದರಲ್ಲ.

ಸುಮಾರು, ನಮ್ಮ ರಾಹುಲ್ ಗಾಂಧಿ ಅವರೆಲ್ಲ ಕಾಲ್ನಡಿಗೆಯಲೆಲ್ಲ ಹೋಗಿ ಸುಮಾರು ಮಾಡಿದ್ರು ಎಂತ ಗೊತ್ತಿಲ್ಲ hello hello ?

ಹಾ ಹೌದು ಅದು ಹೌದು, ಅದು ಈಗ ಸ್ವಲ್ಪ ಅಂದ್ರೆ ಈಗ ಎಲ್ಲರ ಬಾಯಲ್ಲಿ ಅದೇ ಹೇಳ್ತಿದ್ದಾರೆ ಎಂತ ಅಂತ ಅದರ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ನಮ್ಮ side ಅಲ್ಲಿ ಅದು ಕಡಿಮೆ ಅಲ್ಲಾ. ಅದರ trend ಸ್ವಲ್ಪ ಕಮ್ಮಿ ಆಗ್ತಾ ಉಂಟಾ ಅಂತ ಈಗ.

, ಈಗ ಎಂತ ಗೊತ್ತಾ ಒಂದ್ ಹೊಸ ಹೊಸ party ಗಳು ಬರ್ತಾ ಉಂಟು. ಹುಮ್ಮ್, ಏನಾದ್ರೂ ನಮ್ಮ ದೇಶ ಮುಂದುವರಿದ್ರೆ ಸಾಕು.

ಹೌದು correct . ಇದಕ್ಕೆ ಅದೇ ಯಾರು ಕೆಲಸ ಮಾಡ್ತಾರೆ ಅವರು ಬೇಕು, ಅಂತ ಇವ್ರು ಅವ್ರಷ್ಟಕ್ಕೆ ದುಡ್ಡು ಮಾಡಿಕೊಳ್ಳುವವರಿಗೆ ನಾವು vote ಹಾಕ್ಸಿ ಮಾಡ್ಸಿ ಪ್ರಯೋಜನ ಇಲ್ಲ. ಹುಮ್ಮ್, ಈ ಇದ್ರದ್ದು India ದ್ದು elections ನೋಡುದಕ್ಕಿಂತ, ನಮ್ಮ school elections ಬಾರಿ ಗಮ್ಮತ್.

ಕೊಟ್ಟು vote ಹಾಕಿ vote ಹಾಕಿ ಬಂದು request ಮಾಡಿ, ಅದರ elections ಅದರ memories .

ಹಾ, college ಆ PU ಇರುವಾಗ degree college ನ ಅದನ್ನೆಲ್ಲ ಹೇಳುವುದೇ ಬೇಡ, like feeling . ಹೌದು, ಅದೇ ಅದೇ. ಹಾಗೆಲ್ಲಾ, okay ಹಾಗಾದ್ರೆ ಇನ್ನೊಮ್ಮೆ . ಸರಿ ಸಿಗುವ ಸಿಗುವ ಹೇಗಿದ್ರು election ದ್ದು ಜೋರು ಇರ್ತದೆ ಹೇಗಿದ್ರು, TV ಅಲ್ಲಿ ನೋಡ್ತಾ ಇರುವ ವಿಷಯ ಎಲ್ಲ.

Okay okay bye ಆಯ್ತ್ ಆಯ್ತು.

Hello students, good morning okay ವಿದ್ಯಾರ್ಥಿಗಳೇ ಮುಂಬರುವ. ದಿನಗಳಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ಲಿಕ್ಕೆ ಇದ್ದೇವೆ. ಅದಕ್ಕೆ ಶಿಕ್ಷಕರ ದಿನಾಚರಣೆ ಕುರಿತು ಸ್ವಲ್ಪ ವಿಚಾರವನ್ನ ನಿಮಗೆ ನಾನು ಹೇಳಿಕ್ಕೆ ಇದ್ದೇನೆ. ಹೇಗೂ ಹತ್ತನೇ ತರಗತಿಯ ಪಾಠ ಪುಸ್ತಕದಲ್ಲಿ ನಿಮ್ಗೆ ರಾಧಾಕೃಷ್ಣನ್ ಅವರ ಜನ್ಮದಿನದ ಸವಿವರವಾದ ಸವಿವರವನ್ನ ನೀಡಿರ್ತಾರೆ. ನಾನು ಒಂದಿಷ್ಟು ವಿಷಯವನ್ನು ನಿಮ್ಗೆ ಹೇಳಿಕ್ಕೆ ಇದ್ದೇನೆ ಶಿಕ್ಷಕರ ದಿನಾಚರಣೆಯ ಮಹತ್ವದ ಕುರಿತಾಗಿ ನಾನು ಹೇಳಲಿರುವೆ. ಪುಸ್ತಕದ ಪುಟದೊಳಗೆ ಸ್ಪುಟವಾಗಿ ಬರೆಸಿ ಮನಸೊಳಗೆ ಜ್ಞಾನ ದೀವಿಗೆ. ಮನಸೊಳಗೆ ಜ್ಞಾನ ದೀವಿಗೆಯನ್ನ ಬೆಳಗಿಸಿ ಬದುಕಲ್ಲಿ ದಿಟ್ಟವಾಗಿ ದಿಟವಾಗಿ ನಡೆಯುವಂತೆ ಹರಸಿದ ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿದ. ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ಹಾದಿಗೆ ನಡೆಸಿದ ಗುರುವರ್ಯವರನ್ನೆಲ್ಲ ಗೌರವಿಸುವ ದಿನವೇ ಈ ಶಿಕ್ಷಕರ ದಿನಾಚರಣೆ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರದ ಸ್ಥಾನವನ್ನ ಗುರುವಿಗೆ ನೀಡುತ್ತಾರೆ. ಶಿಕ್ಷಣದ ಮೂಲಾರ್ಥವನ್ನರಿತು ಪ್ರತಿಯೊಬ್ಬರ ಬಾಳನ್ನ ಬೆಳಗುವವರು ಶಿಕ್ಷಕರು ಹಾಗಾಗಿ ಇಡೀ ಪ್ರಪಂಚದಲ್ಲಿ ಶಿಕ್ಷಕರನ್ನು ಅಗ್ರಸ್ಥಾನದಲ್ಲಿಟ್ಟು. ಪೂಜಿಸುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನ ದೀಪವನ್ನ ಬೆಳಗಿಸುವ ಶಿಕ್ಷಕರಿಗೂ ಕೂಡ ಒಂದು ದಿನವನ್ನ ಮೀಸಲಾಗಿ ಮೀಸಲಾಗಿಡಲಾಗಿದೆ. ಈ ದಿನವೇ September ಐದು ಶಿಕ್~ ದೇಶದಲ್ಲಿ ಪ್ರತಿ ಪ್ರತಿಯೊಬ್ಬರೂ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸುತ್ತಾರೆ. ಶಿಕ್ಷಕ ವಿದ್ವಾಂಸ ಭಾರತ ರತ್ನ ಪ್ರಶಸ್ತಿ ಪುರಸ್ಕ್ರತ ಮೊದಲ ಉಪರಾಷ್ಟ್ರಪತಿ ಮತ್ತು ಸ್ವತಂತ್ರ ಭಾರತದ ಎರಡನೇ ರಾಷ್ಟ್ರಪತಿಯಾಗಿ doctor ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು

ಸೇವೆಯನ್ನ ಸಲ್ಲಿಸಿರ್ತಾರೆ ಅವರ ಜನ್ಮ ದಿನದ ನೆನಪಿಗಾಗಿ ಈ ದಿನವನ್ನ ಆಚರಿಸಲಾಗ್ತದೆ. ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಸಾವಿರದ ಎಂಟನೂರ ಎಂಬತ್ತ ಎಂಟರಲ್ಲಿ September ಐದರಂದು Tamil Nadu ನ Thirupani ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದ ರಾಧಾಕೃಷ್ಣನ್ ಶಿಕ್ಷಣ ಇಲಾಖೆಯಲ್ಲಿ ಉಪಸಹಾಯಕ inspector ಆಗಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ. ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೊನೆಗೆ ಉಪರಾಷ್ಟ್ರಪತಿಯಾಗಿ ಹಾಗೂ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಸಾವಿರದ ಒಂಬೈನೂರ ಅರ್ವತ್ತ ಎರಡು ಎರಡರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣರವರು ಭಾರತದ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ವಹಿಸಿದರು. ಆಗ ಅವರ ಕೆಲವು ವಿದ್ಯಾರ್ಥಿಗಳು ಹಾಗು ಗೆಳೆಯರು ಅವರನ್ನ ಭೆಟ್ಟಿಯಾಗಿ ಅವರ ಹುಟ್ಟುಹಬ್ಬವನ್ನ ಆಚರಿಸಿಬೇಕೆಂದು ಕೇಳಿದ ಆಚರಿಸಲು ಅನುಮತಿಯನ್ನು ಕೇಳಿದಾಗ. ತನ್ನ ಹುಟ್ಟು ಹಬ್ಬವನ್ನ ಆಚರಿಸುವುದು ಬೇಡ ಆ ದಿನ ಶಿಕ್ಷಕರ ದಿನಾಚರಣೆ ದೇಶವನ್ನು ಕಟ್ಟುವ ಶಿಕ್ಷಕರ ದಿನಾಚರಣೆ ಹಾಗೆ ಆಚರಿಸಿದರೆ. ನನಗೆ ಬಹಳ ಸಂತೋಷವಾಗುತ್ತದೆ ಎಂದು ಹೇಳಿದರು ಅಂದಿನಿಂದ ಅಂದರೆ September ಐದರಿಂದ ಶಿಕ್ಷಕರ ದಿನಾಚರಣೆಯನ್ನ ದೇಶದಾದ್ಯಂತ ಆಚರಿಸಲಾಗುತ್ತಿದೆ. ದೇಶವನ್ನು ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು ಮಹತ್ವವಾದದ್ದು ಗುರುಕುಲ ಶಿಕ್ಷಣದಿಂದ ಹಿಡಿದು ಇಂದಿನ ಶಿಕ್ಷಣದವರೆಗೂ. ವಿದ್ಯಾರ್ಥಿಗಳ ಜೀವನ ರೂಪಿಸಲು ಅವರ ಬದುಕನ್ನ ಹಸನಗೊಳಿಸಲು ಶಿಕ್ಷಕರು ಪ್ರಯತ್ನಿಸುತ್ತಲೇ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬುವ ಮೂಲಕ ಅವರ ಬದುಕನ್ನು ಬಲಪಡಿಸುತ್ತಿದ್ದಾರೆ ಹಾಗಾಗಿ. ಭೂಮಿಯ ಮೇಲಿರುವ ಎಲ್ಲ ಶಿಕ್ಷಕರ ನಿಸ್ವಾರ್ಥ ಸೇವೆಗೆ ಸರಿಸಾಟಿ ಯಾರು ಇಲ್ಲ. ಶಿಕ್ಷಕರು ನಮ್ಮೆಲ್ಲ ವಿದ್ಯಾರ್ಥಿಗಳ ಬಾಳಿನ ದಾರಿದೀಪವಾಗಲಿ ಎಂದು ಹಾರೈಸುತ್ತ ಶಿಕ್ಷಕರ ದಿನಾಚರಣೆಯ ಮಹತ್ವವನ್ನು ಕುರಿತು ನಿಮಗೆ ತಿಳಿಸಿರುತ್ತೇನೆ.

Hai ಹೇಗಿದ್ದೀರಿ? ಹಾ ನಾನ್ ಆರಾಮ್ ಇದ್ದೆ ಶ್ವೇತಾ. ನೀನು? ಹೌದಾ ನಾನ್ ಕೂಡ ಹುಷಾರಿದ್ದೇನೆ. ಹಾಗಾದ್ರೆ ಆಯ್ತಾ ಊಟ ಆಯ್ತಾ? ಹಾ ಊಟ ಆಯಿತು ಇವಾಗ ಆರಾಮ್ ಅಲ ಆರಾಮಾಗಿ ಇರ್ಬೇಕು ಯಾಕಂದ್ರೆ ಮತ್ತೆ start ಆಗಿದೆಲ್ಲಾ Corona Virus . ಹೌದು ಹೌದು ಇನ್ನೊಂದು ಸಲ start ಆಯ್ತು.

ಎಂತ ಮಾಡ್ತಿದ್ರಿ ಮತ್ತೆ? ನಾನು office ಲ್ಲಿ ಇದ್ದೆ. ಅದೇ ಮೊನ್ನೆಯಿಂದ ಅದೇ news ಆಗ್ತ ಉಂಟಲ್ಲಾ Corona Corona ಅಂತ ಅದೇ ಈಗ ಸ್ವಲ್ಪ ಭಯ start ಆಗಿದೆ ಮತ್ತೆ start ಆಗತ್ತೆ ಈ Corona ಅಂತ ಹೋದ್ time ಅಲ್ಲಿ ಯಾವ ರೀತಿಯಲ್ಲಿ start ಆಗಿದೇ ಅಂತ ಗೊತ್ತಲ್ಲಾ.